ಲಿಬ್ರೆ ಆಫೀಸ್ ಇಂಪ್ರೆಸ್ ನ ಪರಿಚಯಾತ್ಮಕವಾದ ಈ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವುದು ಏನೆಂದರೆ ಲಿಬ್ರೆ ಆಫೀಸ್ ಇಂಪ್ರೆಸ್ಸ್ ನ ಪರಿಚಯ ಇಂಪ್ರೆಸ್ಸ್ ನಲ್ಲಿನ ವಿವಿಧ ಟೂಲ್ ಬಾರ್ ಗಳು ಹೊಸ ಪ್ರೆಸೆಂಟೇಷನ್ ಅನ್ನು ಹೇಗೆ ಸೃಷ್ಟಿಸುವುದು ಅದನ್ನು ಎಂಎಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗಿ ಹೇಗೆ ಸೇವ್ ಮಾಡುವುದು ಎಂಎಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಹೇಗೆ ಓಪನ್ ಮಾಡುವುದು ಮತ್ತು ಅದನ್ನು ಪಿಡಿಎಫ್ ಡಾಕ್ಯುಮೆಂಟ್ ಆಗಿ ಹೇಗೆ ಎಕ್ಸ್ ಪೋರ್ಟ್ ಮಾಡುವುದು ಇತ್ಯಾದಿ
ಲಿಬ್ರೆ ಆಫಿಸ್ ಇಂಪ್ರೆಸ್ಸ್ ಲಿಬ್ರೆ ಆಫಿಸ್ ಸೂಟ್ ನ ಪ್ರೆಸೆಂಟೇಷನ್ ನಿರ್ವಾಹಕವಾಗಿದೆ
ಇದನ್ನು ಉತ್ಕೃಷ್ಟವಾದ ಪ್ರೆಸೆಂಟೇಷನ್ ತಯಾರಿಸಲು ಬಳಸುತ್ತಾರೆ
ಇದು ಮೈಕ್ರೋಸಾಫ್ಟ್ ಆಫೀಸ್ ನ ಪವರ್ ಪಾಯಿಂಟ್ ಗೆ ಸಮನಾಗಿದೆ
ಲಿಬ್ರೆ ಆಫಿಸ್ ಇಂಪ್ರೆಸ್ಸ್ ಉಚಿತ ಹಾಗೂ ಮುಕ್ತವಾಗಿ ದೊರೆಯುವ ಸಾಫ್ಟ್ ವೇರ್ ಆಗಿದ್ದು ಇದನ್ನು ನಕಲು ಮರುಬಳಕೆ ಹಾಗೂ ಉಚಿತವಾಗಿ ವಿತರಣೆ ಮಾಡಬಹುದು
ಲಿಬ್ರೆ ಆಫಿಸ್ ಸೂಟ್ ನ್ನು ಆರಂಭಿಸಲು ನೀವು ಮೈಕ್ರೋಸಾಫ್ಟ್ ವಿಂಡೋಸ್ 2000 ಮತ್ತು ಅದರ ಮೇಲಿನ ಆವೃತ್ತಿಗಳಾದ ಎಂಎಸ್ ವಿಂಡೋಸ್ ಎಕ್ಸ್ಪಿ ಮತ್ತು ವಿಂಡೋಸ್ 7 ಅಥವಾ GNUಲಿನಕ್ಸ್ ನ್ನು ನಿಮ್ಮ ಆಪರೆಟಿಂಗ್ ಸಿಸ್ಟಂ ಆಗಿ ಬಳಸಬಹುದು
ಇಲ್ಲಿ ನಾವು ಉಬುಂಟು ಲಿನಕ್ಸ್ 1004ನ್ನು ನಮ್ಮ ಆಪರೆಟಿಂಗ್ ಸಿಸ್ಟಂ ಆಗಿ ಮತ್ತು ಲಿಬ್ರೆ ಆಫೀಸ್ ಸೂಟ್ ನ ಆವೃತ್ತಿ 334 ಅನ್ನು ಬಳಸುತ್ತಿದ್ದೇವೆ
ನೀವು ಲಿಬ್ರೆ ಆಫೀಸ್ ಸೂಟ್ ಅನ್ನು ಇನ್ಸ್ಟಾಲ್ ಮಾಡಿರದಿದ್ದಲ್ಲಿ ಇಂಪ್ರೆಸ್ ನ್ನು ಸಿನೆಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಬಳಸಿ ಇನ್ಸ್ಟಾಲ್ ಮಾಡಬಹುದು
ಸಿನೆಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ನ ಹೆಚ್ಚಿನ ಮಾಹಿತಿಗಾಗಿ ಈ ವೆಬ್ ಸೈಟ್ ನಲ್ಲಿರುವ ಉಬುಂಟು ಲಿನಕ್ಸ್ ಟ್ಯುಟೋರಿಯಲ್ ನ್ನು ರೆಫರ್ ಮಾಡಿ ಮತ್ತು ಆ ವೆಬ್ ಸೈಟ್ ನಲ್ಲಿ ಸೂಚಿಸುವುದನ್ನು ಅನುಸರಿಸಿ ಲಿಬ್ರೆ ಆಫೀಸ್ ಸೂಟ್ ನ್ನು ಡೌನ್ ಲೋಡ್ ಮಾಡಿ
ಲಿಬ್ರೆ ಆಫೀಸ್ ಸೂಟ್ ನ ಮೊದಲ ಟ್ಯುಟೋರಿಯಲ್ ನಲ್ಲಿ ವಿವರವಾದ ಮಾಹಿತಿಗಳು ಸಿಗುತ್ತವೆ
ನೆನಪಿಡಿ ಇಂಪ್ರೆಸ್ ನ್ನು ಇನ್ ಸ್ಟಾಲ್ ಮಾಡುವಾಗ ಕಂಪ್ಲೀಟ್ ಆಪ್ಶನ್ ಅನ್ನು ಬಳಸಿ
ನೀವು ಲಿಬ್ರೆ ಆಫೀಸ್ ಸೂಟ್ ನ್ನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದರೆ ನೀವು ಸ್ಕ್ರೀನ್ ನ ಎಡಬದಿಯ ಮೇಲ್ಗಡೆ ಇರುವ ಅಪ್ಲಿಕೇಶನ್ಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಆಫೀಸ್ ನಂತರ ಲಿಬ್ರಿಆಫಿಸ್ ನ್ನು ಕ್ಲಿಕ್ ಮಾಡುವ ಮೂಲಕ ಲಿಬ್ರೆ ಆಫೀಸ್ ಇಂಪ್ರೆಸ್ ನ್ನು ಪಡೆಯಬಹುದು
ವಿವಿಧ ಲಿಬ್ರೆ ಆಫೀಸ್ ಕಂಪೋನೆಂಟ್ ಗಳಿರುವ ಒಂದು ಹೊಸ ಡೈಲಾಗ್ ಬಾಕ್ಸ್ ತೆರೆಯುತ್ತದೆ
ಲಿಬ್ರೆ ಆಫೀಸ್ ಇಂಪ್ರೆಸ್ ಗೆ ಹೋಗಲು ಹೊಸ ಡೈಲಾಗ್ ಬಾಕ್ಸ್ ನಲ್ಲಿ ಪ್ರೆಸೆಂಟೇಶನ್ ಕಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ರಿಯೇಟ್ ಕ್ಲಿಕ್ ಮಾಡಿ
ಇದು ಇಂಪ್ರೆಸ್ ನ ಮೇನ್ ವಿಂಡೋ ದಲ್ಲಿ ಒಂದು ಖಾಲಿ ಪ್ರೆಸೆಂಟೇಷನ್ ಅನ್ನು ತೆರೆಯುತ್ತದೆ
ಈಗ ನಾವು ಇಂಪ್ರೆಸ್ ನ ಮೇನ್ ವಿಂಡೋ ದ ಕಂಪೋನೆಂಟ್ ಗಳ ಬಗ್ಗೆ ಕಲಿಯೋಣ
ಇಂಪ್ರೆಸ್ ವಿಂಡೋ ವಿವಿಧ ಟೂಲ್ ಬಾರ್ ಗಳನ್ನುಹೊಂದಿದೆ
ಅವುಗಳು ಟೈಟಲ್ ಬಾರ್ ಮೆನು ಬಾರ್ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಫಾರ್ಮೆಟಿಂಗ್ ಬಾರ್ ಮತ್ತು ಸ್ಟೇಟಸ್ ಬಾರ್
ಟೂಲ್ ಬಾರ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಟ್ಯುಟೋರಿಯಲ್ ಮುಂದುವರಿಯುತ್ತಿದ್ದಂತೆ ಕಲಿಯುತ್ತೇವೆ
ಈಗ ನಾವು ನಮ್ಮ ಮೊದಲ ಪ್ರೆಸೆಂಟೇಷನ್ ಮೇಲೆ ಕೆಲಸ ಮಾಡಲು ತಯಾರಿದ್ದೇವೆ
ಈಗ ಫೈಲ್ ಅನ್ನು ಕ್ಲೋಸ್ ಮಾಡಿ
ಈಗ ಅಪ್ಲಿಕೇಶನ್ ಗೆ ಹೋಗೊಣ ಆಫೀಸ್ ಕ್ಲಿಕ್ ಮಾಡಿ ನಂತರ ಲಿಬ್ರೆ ಆಫೀಸ್ ಇಂಪ್ರೆಸ್ ಕ್ಲಿಕ್ ಮಾಡಿ
ಫ್ರಾಮ್ ಟೆಂಪ್ಲೇಟ್ ಕ್ಲಿಕ್ ಮಾಡಿ
ರಿಕಮೆಂಡೇಶನ್ ಒಎಫ್ a ಸ್ಟ್ರಾಟೆಜಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ
ಸೆಲೆಕ್ಟ್ a ಸ್ಲೈಡ್ ಡಿಸೈನ್ ಎಂಬ ಡ್ರಾಪ್ ಡೌನ್ ನಲ್ಲಿ ಪ್ರೆಸೆಂಟೇಶನ್ ಬ್ಯಾಕ್ಗ್ರೌಂಡ್ಸ್ ನ್ನು ಸೆಲೆಕ್ಟ್ ಮಾಡಿ ನಂತರ ಬ್ಲೂ ಬಾರ್ಡರ್ ನ್ನು ಸೆಲೆಕ್ಟ್ ಮಾಡಿ
ಸೆಲೆಕ್ಟ್ ಅನ್ ಔಟ್ಪುಟ್ ಮೀಡಿಯಮ್ ಫೀಲ್ಡ್ ನಲ್ಲಿ ಒರಿಜಿನಲ್ ಎಂದು ಸೆಲೆಕ್ಟ್ ಮಾಡಿ
ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಇದು ಸ್ಲೈಡ್ ಟ್ರಾನ್ಸಿಶನ್ ಗಳನ್ನು ನಿರ್ಮಿಸುವ ಹೆಜ್ಜೆ
ಎಲ್ಲಾ ಆಯ್ಕೆಗಳನ್ನೂ ಹೇಗಿವೆಯೋ ಹಾಗೇ ಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ
ವಾಟ್ ಇಸ್ ಯೂರ್ ನೇಮ್ ಎಂಬ ಫೀಲ್ಡ್ ನಲ್ಲಿ ನೀವು ನಿಮ್ಮ ಹೆಸರನ್ನು ಅಥವಾ ನಿಮ್ಮ ಸಂಸ್ಥೆಯ ಹೆಸರನ್ನು ಟೈಪ್ ಮಾಡಬಹುದು
ನಾನು ಆ1 ಸರ್ವಿಸಸ್ ಎಂದು ಟೈಪ್ ಮಾಡುತ್ತೇನೆ
ವಾಟ್ ಇಸ್ ಥೆ ಸಬ್ಜೆಕ್ಟ್ ಒಎಫ್ ಯೂರ್ ಪ್ರೆಸೆಂಟೇಶನ್ ಎಂಬ ಫೀಲ್ಡ್ ನಲ್ಲಿ ಬೆನಿಫಿಟ್ಸ್ ಒಎಫ್ ಒಪೆನ್ ಸೋರ್ಸ್ ಎಂದು ಟೈಪ್ ಮಾಡಿ
ನೆಕ್ಸ್ಟ್ ಕ್ಲಿಕ್ ಮಾಡಿ
ಈ ಹಂತವು ಪ್ರೆಸೆಂಟೇಷನ್ ಅನ್ನು ವಿವರಿಸುತ್ತದೆ
ಎಲ್ಲಾ ಆಯ್ಕೆಗಳನ್ನು ಡೀಫಾಲ್ಟ್ ಆಗಿ ಆಯ್ಕೆಮಾಡಲಾಗುತ್ತದೆ
ಏನೂ ಬದಲಾವಣೆ ಮಾಡಬೇಡಿ
ಅವು ಪ್ರೆಸೆಂಟೇಷನ್ ಗಾಗಿ ಇರುವ ಮಾದರಿ ಹೆಡಿಂಗ್ ಗಳು
ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ನೀವು ಈಗ ಲಿಬ್ರೆ ಆಫೀಸ್ ಇಂಪ್ರೆಸ್ಸ್ ನಲ್ಲಿ ನಿಮ್ಮ ಮೊದಲ ಪ್ರೆಸೆಂಟೇಷನ್ ನ್ನು ರಚಿಸಿದ್ದೀರಿ
ಈಗ ನಾವು ಪ್ರೆಸೆಂಟೇಷನ್ ಅನ್ನು ಸೇವ್ ಮಾಡೋದು ಹೇಗೆ ಎಂದು ನೋಡೋಣ
ಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೇವ್ ಕ್ಲಿಕ್ ಮಾಡಿ
ಸೇವ್ ಡೈಲಾಗ್ ಬಾಕ್ಸ್ ತೆರೆಯುತ್ತದೆ
ನಾವು ಸ್ಯಾಂಪಲ್ ಇಂಪ್ರೆಸ್ ಎಂದು ಫೈಲ್ ಅನ್ನು ಸೇವ್ ಮಾಡೋಣ ಮತ್ತು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಗಮನಿಸಿ ಇಂಪ್ರೆಸ್ ಓಪನ್ ಡಾಕ್ಯುಮೆಂಟ್ ಫಾರ್ಮಾಟ್ ಎಂಬುದು odp ಎಂಬ ಎಕ್ಸ್ ಟೆನ್ಶನ್ ನಲ್ಲಿ ಸೇವ್ ಆಗುತ್ತದೆ
ಈಗ ನಾವು ಫೈಲ್ ಅನ್ನು ಕ್ಲೋಸ್ ಮಾಡೋಣ
ಪ್ರೆಸೆಂಟೇಷನ್ ನ್ನು ಕ್ಲೋಸ್ ಮಾಡಲು ಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ
ಈಗ ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ಸ್ ಪ್ರೆಸೆಂಟೇಷನ್ ನ್ನು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗೆ ಹೇಗೆ ಸೇವ್ ಮಾಡುವುದು ಎಂದು ತಿಳಿಯೋಣ
ಈಗ ನಾವು ಪುನಃ ಫೈಲ್ ಮೇಲೆ ಮತ್ತು ಒಪೆನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಯಾಂಪಲ್ ಇಂಪ್ರೆಸ್ ಆಯ್ಕೆ ಮಾಡುವುದರ ಮೂಲಕ ಸ್ಯಾಂಪಲ್ ಇಂಪ್ರೆಸ್ ಪ್ರೆಸೆಂಟೇಷನ್ ನನ್ನು ತೆರೆಯೋಣ
ಡೀಫಾಲ್ಟ್ ಆಗಿ ಲಿಬ್ರೆ ಆಫಿಸ್ ಇಂಪ್ರೆಸ್ ಒಪೆನ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ನಲ್ಲಿ ಡಾಕ್ಯುಮೆಂಟ್ ಗಳನ್ನು ಸೇವ್ ಮಾಡುತ್ತದೆ
ಪ್ರೆಸೆಂಟೇಷನ್ ನ್ನು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆಗಿ ಸೇವ್ ಮಾಡಲು ಫೈಲ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಎಎಸ್ ಕ್ಲಿಕ್ ಮಾಡಿ
ಫೈಲ್ ಟೈಪ್ ನಲ್ಲಿ ಮೈಕ್ರೊಸಾಫ್ಟ್ ಪವರ್ಪಾಯಿಂಟ್ ಆಯ್ಕೆ ಮಾಡಿ
ಫೈಲ್ ಸೇವ್ ಮಾಡಲು ಲೊಕೇಶನ್ ಅನ್ನು ಆಯ್ಕೆ ಮಾಡಿ
ಸೇವ್ ಬಟನ್ ಕ್ಲಿಕ್ ಮಾಡಿ
ಕೀಪ್ ಕರೆಂಟ್ ಫಾರ್ಮ್ಯಾಟ್ ಬಟನ್ ಕ್ಲಿಕ್ ಮಾಡಿ
ಫೈಲ್ ಈಗ ಪಿಪಿಟಿ ಆಗಿ ಸೇವ್ ಆಗಿದೆ
ಈಗ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ಲೋಸ್ ಕ್ಲಿಕ್ ಮಾಡುವುದರ ಮೂಲಕ ಇದನ್ನು ಕ್ಲೋಸ್ ಮಾಡೋಣ
ಮುಂದೆ ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ ನಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನ್ನು ಒಪನ್ ಮಾಡುವುದು ಹೇಗೆ ಎಂದು ನೋಡೋಣ
ಇದಕ್ಕಾಗಿ ಫೈಲ್ ಕ್ಲಿಕ್ ಮಾಡಿ ನಂತರ ಒಪೆನ್ ನೀವು ತೆರೆಯಲು ಬಯಸುವ ಪಿಪಿಟಿ ಫೈಲ್ ಅನ್ನು ಬ್ರೌಸ್ ಮಾಡಿ
ಫೈಲ್ ಆಯ್ಕೆ ಮಾಡಿ ಮತ್ತು ಓಪನ್ ಕ್ಲಿಕ್ ಮಾಡಿ
ಕೊನೆಗೆ ನಾವು ಒಂದು ಲಿಬ್ರೆ ಆಫಿಸ್ ಇಂಪ್ರೆಸ್ ಪ್ರೆಸೆಂಟೇಷನ್ ನ್ನು ಪಿಡಿಎಫ್ ಫೈಲ್ ಆಗಿ ಹೇಗೆ ಎಕ್ಸ್ ಪೋರ್ಟ್ ಮಾಡುವುದು ಎಂದು ತಿಳಿಯೋಣ
ಫೈಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಪಿಡಿಎಫ್ ಆಯ್ಕೆಯ ಡೈಲಾಗ್ ಬಾಕ್ಸ್ ನಲ್ಲಿ ಎಕ್ಸ್ಪೋರ್ಟ್ ಎಎಸ್ ಪಿಡಿಎಫ್ ಕ್ಲಿಕ್ ಮಾಡಿ
ಈಗ ಎಲ್ಲ ಆಯ್ಕೆಗಳನ್ನೂ ಹಾಗೇ ಬಿಟ್ಟು ನಂತರ ಎಕ್ಸ್ಪೋರ್ಟ್ ಬಟನ್ ಕ್ಲಿಕ್ ಮಾಡಿ
ಫೈಲ್ ನೇಮ್ ಫೀಲ್ಡ್ ಅಲ್ಲಿ ಸ್ಯಾಂಪಲ್ ಇಂಪ್ರೆಸ್ ಎಂದು ಟೈಪ್ ಮಾಡಿ
ಸೇವ್ ಇನ್ ಫೋಲ್ಡರ್ ಫೀಲ್ಡ್ ಅಲ್ಲಿ ನಲ್ಲಿ ಫೈಲ್ ಅನ್ನು ಎಲ್ಲಿ ಸೇವ್ ಮಾಡಲು ಬಯಸುತ್ತಿರೋ ಆ ಲೊಕೇಶನ್ ಅನ್ನು ಆಯ್ಕೆ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ
ಡಾಕ್ಯುಮೆಂಟ್ ಈಗ ಡೆಸ್ಕ್ಟಾಪ್ ಮೇಲೆ ಒಂದು ಪಿಡಿಎಫ್ ಫೈಲ್ ಆಗಿ ಸೇವ್ ಆಗಿದೆ
ಈಗ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಟ್ಯುಟೋರಿಯಲ್ ನ ಅಂತ್ಯಕ್ಕೆ ಬಂದಿದ್ದೇವೆ
ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಲಿಬ್ರೆ ಆಫಿಸ್ ಇಂಪ್ರೆಸ್ ನ ಪರಿಚಯ ಇಂಪ್ರೆಸ್ ನಲ್ಲಿರುವ ವಿವಿದ ಟೂಲ್ ಬಾರ್ ಗಳು
ಹೊಸ ಪ್ರೆಸೆಂಟೇಷನ್ ಅನ್ನು ಹೇಗೆ ರಚಿಸುವುದು ಮೈಕ್ರೋ ಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಹೇಗೆ ಸೇವ್ ಮಾಡೋದು ಎಂಎಸ್ ಪವರ್ ಪಾಯಿಂಟ್ ತೆರೆಯುವುದು ಹೇಗೆ ಮತ್ತು ಇಂಪ್ರೆಸ್ ನಲ್ಲಿ ಪಿಡಿಎಫ್ ಡಾಕ್ಯುಮೆಂಟ್ ಅನ್ನು ಹೇಗೆ ಎಕ್ಸ್ ಪೋರ್ಟ್ ಮಾಡುವುದು ಇತ್ಯಾದಿ
ಮಾಡಬೇಕಾದ ಅಭ್ಯಾಸಗಳು160 ಹೊಸ ಡಾಕ್ಯುಮೆಂಟ್ ತೆರೆಯಿರಿ
ಮೊದಲ ಸ್ಲೈಡ್ ನಲ್ಲಿ ಕೆಲವು ಟೆಕ್ಸ್ಟ್ ಬರಿಯಿರಿ
ಎಂಎಸ್ ಪವರ್ ಪಾಯಿಂಟ್ ಡಾಕ್ಯುಮೆಂಟ್ ಆಗಿ ಸೇವ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ
ಈಗ ನಾವು ನೋಡಿರುವ ಫೈಲ್ ಅನ್ನು ಪುನಃ ತೆರೆಯಿರಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ ಈ ಈ ಮೇಲ್ ಮೂಲಕ ಸಂಪರ್ಕಿಸಿ ಕಾಂಟಾಕ್ಟ್ spoken tutorialorg
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಎಂಬಲ್ಲಿ ನೋಡಿ
ಈ ಪಾಠವು ದೇಸೀ ಕ್ರ್ಯೂ ನಿಂದ ಅನುವಾದಿಸಲ್ಪಟ್ಟಿದ್ದು ಇದರ ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು